ಡಿ ಎಂದಾಕ್ಷಣ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ ವರೆಗು ಬಟ್ಟೆ ಇರುತ್ತೆ ಅಲ್ಲಿ ಬಟ್ಟೆ ಆಗಿರಬಹುದು ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡಿ ಸೇಲ್ ನಲ್ಲಿ ಬಟ್ಟೆಗಳನ್ನು ಮಾರಾಟ ಮಾಡತ್ತರೆ ಅಲ್ಲಿ ಚಿಕ್ಕಂದ್ರಿಂದ ಹಿಡಿದು ದೊಡ್ಡ ಮಕ್ಕಳು ವರೆಗು ಸಹ ಬಟ್ಟೆಗಳು ನಮಗೆ ಲಭ್ಯವಾಗುತ್ತದೆ.